ಈ ಚಿತ್ರದಲ್ಲಿ ಒಂದು ಬುದ್ಧ ವಿಗ್ರಹವಿದೆ ಆಮೇಲೆ ಸರ್‌ ಎಂ ವಿಶ್ವೇರರಾಯ ಕೂಡ ಇದೆ --

ಒಂದು ಬಸವಣ್ಣ ಇದಾರೆ ಹಾಗೆ ಒಂದು ಸಾಯಿಬಾಬ ಇದಾರೆ ಒಂದು ಗಣೇಶ ಇದಾರೆ ಶಿಸ್ಲ್ಡ್ಸ್ ಇದೆ ಸ್ಯಾನಿಟೈಝೆರ್ಸ್ ಇದೆ ಗಣೇಶ ಇದೆ.

‌ ಹಾಗೆ ಲೈಟಿಂಗ್ಸ ಕಾಣಸ್ತಾ ಇದೆ ಒಬ್ಬ ಮನುಷ್ಯನ ಚಿತ್ರನು ಕಾಣಸ್ತಾ ಇದೆ ಬ್ಲುವ್‌ ಕಲರ್ ಸ್ಥಂಭ ಇದೆ ಆ ಸ್ಥಂಭಕ್ಕೆ ಲೈಟಿಂಗ್ ಸುಚ್ ಕೂಡ ಇದೆ .

ಆ ಹೋಟೆಲ್ ಹೆಸರು ಬಂದ್ಬಿಟ್ಟು ಜೈ ಮಾತಾ ಗ್ರಂದ್ವಾರ್ ಅಂತ ಇದೆ. ಆ ಹೋಟೆಲ್ ಮುಂದೆ ಎ ಸೀ ಗಳು ಇವೆ ಹಾಗೆ ಗಾಜಿನ ರೂಮ್ಸ್ ಗಳ್ ಕೂಡ ಇವೆ. ಅವ ಸೌಂದರವಾದ--

ಗೋಲ್ಡ್ ಕಲರ್ ಅಲ್ಲಿ ದೀಪಗಳಿವೆ ಹಾಗೆ ಮಣಿಗಳಿವೆ ಲ್ಯಾಂಡ್ ಲ್ಯಾಂಪ್ ಲೈಟ್ಸ್ ಗಳು ಇವೆ. ಹಾಗೆ ಸುಂದರವಾದ ವಾಲ್ ಡೆಕೋರೇಟ್ ವಾಲ್ ಕೂಡ ಇದೆ. ಸುಂದರವಾದ --

ಹಾಗೆ ಮೇಲ್ಗಡೆ ಶೀಟಿಂಗ್ ಮಾಡಿರೋ ತರ್ಮಾಕೋಲ್ ಶೀಟ್ ಕೂಡ ಕಾಣಸ್ತಾಯಿದೆ ಹಾಗೆ ಜಿಮ್ ಮಾಡಲು ಬಂದಿರುವ ಹುಡುಗರು ಕೂಡ ಇದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಜಿಮ್ ಮಾಡುವ ಸಾಮಾನುಗಳುಸ್ತಾಯಿದೆ ಹಾಗೆ ಕವನದಿಂದ ಮಾಡಿರುವಂತಹ ಡೋರ್ಸ್ ತರ ಏನು ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ನಮಗೆ ಜಿಮ್ ಕಾಣಿಸ್ತಾ ಇದೆ ಈ ಜಿಮ್ಮಲ್ಲಿ ಮೊಲಕೊಂಡ ಮಾಡೋದು ಕೂತು ಆಡುವುದಂತೂ ಕಾಣಸ್ತಾ ಇದೆ .

ಓಹ್ ಸರಿ. ಮತ್ತೆ ಚಿನ್ನವನ್ನು ಪಡೆಯಲು ಕರೆಯಲ್ಪಡುವ ಕಟ್ಟಡಗಳು ಬಂಗಾರವನ್ನು ಪಡೆಯುತ್ತಿವೆ. ಸಾಕು ಮಗು.

ಮೇಲ್ಗಡೆ ಕರೆಂಟಿದು ಟವರ್ ಕಾಣಸ್ತಾಯಿದೆ ಹಾಗೆ ಹಿಂದ್ಗಡೆ ಸುತ್ತಲೂ ಹಚ್ಚ ಹಸಿರಾದ ಗಿಡಗಳು ಕಾಣಸ್ತಾ ಇದೆ ಮುಂದೆ ನೀರಿನ ಸ್ವಿಮ್ಮಿಂಗ್ --

ಈ ಚಿತ್ರದಲ್ಲಿ ಹಚ್ಚ ಹಸಿರಾದ ವಲ್ಲಿಗಳು ಕಾಣಿಸ್ತದೆ ಹಾಗೆ ಗಿಡ ಮರಗಳು ಕೂಡ ಕಾಣಿಸ್ತ ಇದೆ ಈ ಚಿತ್ರದಲ್ಲಿ .

ಮುಂದುಗಡೆ ಒಂದು ಗ್ಲಾಸ್ ಕಾಣಿಸ್ತಿದೆ ಹಿಂದ್ಗಡೆ ಸರ್ ಎಮ್ ವಿಶ್ವೇಶ್ವರಯ್ಯ ವಿಗ್ರಹ ಕಾಣಿಸುತ್ತಿದೆ ಹಾಗೆ ಕೆಳಗಡೆ ಗಣೇಶ ಮೂರ್ತಿಗೂಡ --

ರಾಮ ಲಕ್ಶ್ಮಣ ವಿಗ್ರಹನು ಕಾಣಿಸ್ತದೆ ಹಾಗೆ ತಾರಾ ತಾರಾ ವಿಗ್ರಹಗಳ್ಳನು ಕಾಣಿಸ್ತಾಯಿದೆ ಅವು ನೀಲಿಯಾದ ಮೋಡ ಗುದ ಎಷ್ಟು ಸುಂದರವಾಗಿ ಕಾಣಿಸ್ತಾದಿ.

ಈ ಚಿತ್ರದಲ್ಲಿ ಸುಂದರವಾದ ನೀರು ಹರಿಯುವುದು ಕಾನಿಸ್ತಾ ಇದೆ ಆ ನೀರಿ ನಲ್ಲಿ ಹೆಚ್ಚು ಹಸಿರಾದ ಗಿಡಗಳು ನೆರಳು ಕಾನಿಸ್ತಾಇದೆ.